ಈ ಹೊಟೆಲ್ಲಿನ ಸುತ್ತ ನೀಲಿ ಬಣ್ಣದ ಲೈಟ್ ಸೆಟ್ಟಿಂಗ್ ಮಾಡಲಾಗಿದೆ.

ಈ ಸಸಿ ನರ್ಸರಿ ನೋಡಲು ಹಳದಿ ಮತ್ತು ಹಸಿರು ಬಣ್ಣದಲ್ಲಿ ಕೂಡಿರುತ್ತದೆ.

ಹಾಗು ಈ ಚರ್ಚ್ ಇನ ಹೊರಗಡೆ ರಸ್ತೆ ಒಂದಿದೆ ರಸ್ತೆ ಮೇಲೆ ಗಾಡಿಗಳು ನಿಂತಿರುವುದನ್ನು ಕಾಣಬಹುದು.

ಈ ಕೆರೆಯಲ್ಲಿ ಒಂದು ಎಡು ಕಪ್ಪು ಬಣ್ಣದ ಬಾತುಕೋಳಿಯನ್ನು ಗಮನಿಸಬಹುದು.

ಪಕ್ಕದಲ್ಲಿ ವೀ ವೀಲ್ ಚೇರ್ ಗಳನ್ನು ಲೈನ್ ಆಗಿ ನಿಲ್ಲಿಸಲಾಗಿದೆ.

ಈ ರಸ್ತೆಯಲ್ಲಿ ಎರಡು ವ್ಯಕ್ತಿಗಳು ಟು ವೀಲರ್ ಅಲ್ಲಿ ಹೆಲ್ಮೆಟ್ ಧರಿಸಿ ಚಲಾಯಿಸಿರುವುದನ್ನು ಕಾಣಬಹುದು.

ಈ ರಸ್ತೆಯ ಎಡಭಾಗದಲ್ಲಿ ದೊಡ್ಡದಾದ ಮರಗಳು ಹಸಿರಿನಿಂದ ಕೂಡಿದೆ.

ಈ ಜಿಮ್ ನಲ್ಲಿ ಮೂರು ವ್ಯಕ್ತಿಗಳನ್ನು ಕಾಣಬಹುದು.

ಈ ಅಂಗಡಿಯ ಮುಂದೆ ಜನಗಳು ಸಾಲು ಸಾಲುನಲ್ಲಿ ನಿಂತಿರುವುದನ್ನ ನಾವು ಗಮನಿಸಬಹುದು.

ಈ ಚರ್ಚಿನ ಮೆಟ್ಟಲಿನ ಮೇಲೆ ಹಲವಾರು ಫಾದರ್ಸ್ ಗಳು ನಿಂತಿರುವುದನ್ನು ಗಮನಿಸಬಹುದು.